ಜನರು ಮೆಟ್ಟಿಲು ಮೇಲೆ ನಿಂತುಕೊಂಡು ಗಮನಿಸುತ್ತಿರುವುದನ್ನು ನಾವು ಈ ಒಂದು ದೃಶ್ಯದಲ್ಲಿ ನೋಡಬಹುದು.

ಈ ಒಂದು ಮೈದಾನ ಎಷ್ಟು ಸುಂದರವಾಗಿ ಹಚ್ಚ ಹಸುರಿನಿಂದ ಕೂ ಕೂಡಿದೆ ಮತ್ತು ಈ ಇಲ್ಲಿ ಜನರು ಓಡಾಡುತ್ತಿರುವುದನ್ನ ನೋಡತಾ ಇದ್ದೇವೆ ಆಟ ಅಡುತ್ತಿರುವುದನ್ನ ನೋಡತಾ ಇದ್ದೇವೆ.

ನೋಡಲ್ಲಿ ಈ ದೃಶ್ಯವನ್ನು ನೋಡಬಹುದು ಮಾಲ್ ಗಳಲ್ಲಿ ತುಂಬಾನೇ ಆಟ ಸಾಮಾನುಗಲಿದೆ ಆಟ ಆಡಲು ಮನೋರಂಜನೆಗಾಗಿ ತುಂಬಾನೇ ರೀತಿಯಾದಂತಹ ವಸ್ತುಗಳನ್ನು ಆಡಲು ಬಹುದು ನೋಡಲು ಬಹುದು .

ಟೆಂಟ್ ಗಳನ್ನೂ ಹಾಕಿಕೊಂಡು ನಿಂತಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಈ ಒಂದು ಸಮಾರಂಭದಲ್ಲಿ ಡೆಕೋರೇಷನ್ ಅನ್ನು ಎಷ್ಟು ಚೆನ್ನಾಗಿ ಮಾಡಿ ಚೆರಗಳನ್ನೂ ಲೈನ ಆಗಿ ಹಾಕಿಸಿ--